ಹಾಗು ಆ ಬಂಡೆಯ ಮೇಲೆ ಒಂದು ಅ ಕಿಗ ಹಸಿರು ಬಣ್ಣದ ಮರವಿದ್ದು ಆ ಮರವು ತುಂಬಾ ಅಚ್ಚ ಹಸಿರಾಗಿ ಕಾಣುತ್ತಿದೆ.

ಆ ಮನೆಯು ಮುಂದೆ ಕೆಂಪು ಬಣ್ಣದ ಡಬ್ಬ ಇದೆ ನೀಲಿ ಕಲರ್ ಡ್ರಮ್ ಇದೆ.

ಇಲ್ಲಿ ತುಂಬಾ ಜನ ವ್ಯಕ್ತಿಗಳು ಮೀನನ್ನು ಖರೀದಿಸಲು ನಿಂತಿದ್ದಾರೆ ಹಾಗೂ ಮಾರಾಟ ಮಾಡಲು ನಿಂತಿದ್ದಾರೆ.

ಕಚೇರಿಯ ಒಳಗಡೆ ಎರಡು ಕಬೋರ್ಡ್ ಗಳಿವೆ ಕಬೋರ್ಡ್ ಗಳು ತುಂಬಾ ಪುಸ್ತಕಗಳು ತುಂಬಿದೆ.

ಒಂದು ಕಂಪ್ಯೂಟರ್ ಇದೆ ಟೇಬಲ್ ನ ಮೇಲೆ ಗೋಳ ಇದೆ.